ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕನಂತಹ ಎಂಪಿಮ್ ಕಾರ್ಪ ನ ಕಾರ್ಖಾನೆಗಳು ಉಕ್ಕುವನ್ನು ನಿರ್ಮಾಣಗೊಳ್ಳುವಂತಹ ಒಂದು ಫ್ಯಾಕ್ಟರಿ ಆಗಿದ್ --

ಹಿಂಬದಿಯಲ್ಲಿ ಅಂದರೆ ಫ್ಯಾಕ್ಟರಿಯ ಹಿಂಬದಿಯಲ್ಲಿ ತಿಳಿ ಆಕಾಶವಿದೆ ಆ ಫ್ಯಾಕ್ಟರಿ ಮುಂದುಗಡೆಗೆ ಹುಚ್ಚ ಹಸಿರಿನ ಹೂಲ್ಲಿನಿಂದ ಇದೆ .

ಸಾಮಾನ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಯಾವಾಗಲೂ ಮಳೆಯಿಂದ ಕೂಡಿರುತ್ತದೆ.

ಹೀಗಾಗಿ ಈ ಜಿಲ್ಲೆಯಲ್ಲಿ ಬಿದ್ದಂತ ಯಥೇಚ್ಛವಾದ ಮಳೆ ನೀರು ಆ ಇಲ್ಲಿರ್ತಕ್ಕಂತ ದೇವಸ್ಥಾನ ಅಥವಾ ಕೆರೆಕಟ್ಟೆಗಳ ಬಗೆ ಇರುವಂತಹ ದೇವಸ್ಥಾನಗಳ ಮುಳುಗಡೆಯೂ ಸರ್ವೇ ಸಾಮಾನ್ಯವಾಗಿರುತ್ತದೆ.

ಏಳು. ಆಯಾ ಅಪ್ಪ ಅಂತ ಹೇಳಿ ಇಲ್ಲಿ ಸಂಬಂಧಪಟ್ಟಂತಹ ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೀಲ್ ಫ್ಯಾಬ್ರಿಕೇಷನ್ ಆಗಿರಬಹುದು ಅಥವಾ ಕಬ್ಬಿಣದ ಬಿಡಿಭಾಗಗಳು ಆಗಿರಬಹುದು.

ಇದು ಒಂದು ಹಿಮ್ಮಿರಿನ ದೃಶ್ಯ ಈ ಹಿಮ್ಮಿರಿನಲ್ಲಿ ಇರ್ತಕಂತಹ ಬೆಳರ್ದಿಂತಹ ಮರಗಳು ಎತೆಚವಾದ ನಿರಿನಿಂದಾಗಿ --

ಜಿಲ್ಲೆ ಸುತ್ತಮುತ್ತ ಈ ರೀತಿಯಾದಂತಹ ರಿಸ್ಟಾರ್ಟ್ ಗಳು ತುಂಬಾ ಫೇಮಸ್ ಯಾಕ್ ಅಂತ ಹೇಳಿದರೆ ಇದು ಮಲ್ನಾಡ್ ಭಾಗಕ್ಕೆ ಸೇರುವುದರಿಂದ ಇಲ್ಲಿ ಹಚ್ಚ ಹಸರಿನಿಂದ ಪರಿಸರವು ಸದಾ ತುಂಬಿರುತ್ತದೆ.

ಇದು ಒಂದು ಬೃಹತ್ತಾದ ಕಟ್ಟಡವಾಗಿದೆ. ದೇವಸ್ಥಾನವು ಸಭಾಂಗಣ ಎಂದು ತಿಳಿಯುತ್ತಿಲ್ಲ .

ಅವುಗಳು ದೊಡ್ಡದಾದ ಮೇಲೆ ಅವುಗಳನ್ನು ಸೆರೆ ಹಿಡಿದು ಮೀನು ಮಾರುಕಟ್ಟೆಗೆ ಕಳಿಸಲಾಗುತ್ತದೆ.

ಇವುಗಳಲ್ಲಿ ನೂರಾರು ಕೆಂಪು ಬಣ್ಣದ ಪಿಂಕ್ ಬಣ್ಣದ ಗುಲಾಬಿ ಹೂಗಳನ್ನ ಒತ್ತೊತ್ತಾಗಿ ಜೋಡಿಸಿ ಇದಕ್ಕೊಂದು ಸುಂದರವಾದ ರೂಪವನ್ನು ಕೊಡುತ್ತಾರೆ